ಹ್ಮ್ ಆಯ್ತ್ ತಗೋರಿ . ಪಟಾಕಿ ಜಾಸ್ತೀ ತರಸ್ರಿ . ತರಿಸ್ತೀವಿ ಪಟಾಕಿ ತರ್~ ತರತಾರ ಹುಡುಗುರ ಪಟಾಕಿ ಹೋಡಿತಾ ಹಬ್ಬಾ ಸಂಭ್ರಮಾ ಅವರಿಗೆ. ಹೌದ್ರಿ ಹೌದ್ರಿ decoration ಎಲ್ಲಾ ಆಯ್ತ ಏನ್ ಚಿಕ್ಕಮ್ಮಾ? Decoration ಮಾಡಾಕತ್ತಾರ ಇವಾ ನಮ್ ಮಗಾ ಸಣ್ಣಾವಾ ಮಾಡ್ತಾ ಇದಾನ. ಹೌದಾ. ಚೆನ್ನಾಗಾಗಿತ್ತ ಆರತಿ ತಟ್ಟೇದು ಚೆನ್ನಾಗಾಗಿತ್.

ಖುಷಿ ಆಗ್ತೀದೆ ನೋಡ್ರೀ, ನೀವ್ ಕರ್ಯಾಕು, ಯಾವಾಗ ಹೋಗಬೇಕಪ್ಪಾ? .

ಏನೋ ಹಬ್ಬದ ಒಂದ ವಾತಾವರಣ ಛಂದ. ಗಣಪತಿ ಹಬ್ಬಾ ಅಂದ್ರ ಅಲ್ಲೇ, ಹುಬ್ಬಳಿದೆ ನೆನಪಾಗೋದ ನಿಮ್ಮ ಮನೆದೆ ನೆನಪಾಗೋದು.

ಅದಕ ಎಲ್ಲಾರಗೂ ಕರದ್ರಾತಂತ ಅಂತ ಹೇಳಿ phone ಮಾಡಾತ್ತೀದ್ದೆ, ಈಗ ಎಲ್ಲಾ ಕೆಲಸಾ ಮಾಡಿ free ಆದೆ. ಹ್ಮ್. ಯಾವಾಗು ಒಂದ ಹತ್ತ ಹದಿನೈದ ಜನಾ ಸೇರತೇವಲ್ಲಾ ಚಿಕ್ಕಮ್ಮ ನಿಮ್ ಮನೇಲಿ ಈಗ ನಾವು ಹಬ್ಬಕ್ಕ?

ಆಯ್ತ್ ಎಲ್ಲಾ ready ಆಗ್ರೀ ನಾವೆಲ್ಲಾ ಬಂದ್ ಗದ್ಲಾ ಮಾಡ್ತಿವಿ . ಅಯ್ಯ ಬರ್ರಿ ಗದ್ಲಾ ಮಾಡೋದ್ ಅಲ್ಲಾ, ಗದ್ಲಾ ಮಾಡಿದ್ರೇನ ಛಂದ ಹಬ್ಬಾ. ಹಂಗ silent ಆಗಿ ಒಬ್ಬೊಬ್ರ ಮಾಡಿದ್ರ ಛಲೋ ಕಾಣಂಗಿಲ್ಲ.

ಚೆನಾಗನ್ಸೇತ ಐದ್ ದಿನಾ ಹೆಂಗ್ ಮುಗಿತೇತಿ ಗೊತ್ತಾಗಲ್ಲಾ .

ಹ್ಮ್, ಏನ್ ಒಟ್ಟ್ ಒಂಥರಾ ಇದ್ ಸಂಭ್ರಮಾ ಭಾಳ ಈ ಹಬ್ಬಾ, ಖುಷಿ ಆತ. ನಿಮಗ್ ಕೆಲಸಾ ಜಸ್ತಿ ಆಗಿ ಇರ್ತೇತಿ ನಮಗ್ ತಿನ್ನೋಕೆ time ಹೋಗ್ಬಿಡತೇತಿ. ಏನ್ ಮತ್ ದೋಡ್ಡೋರ್ ಮಾಡೋದ, ಸಣ್ಣೋರ ತಿನ್ಕೋತ್, ಮಾಡ್ಕೋತ್, ಅಡ್ಯಾಡಿದರನ ಛಂದ . ಅದೇ ನಾವೆಲ್ಲ ಈಗ ನೆನಸ್ಕೋಳೋದ್, ಯಾವಾಗ್ ಹೋಗ್ಬೇಕಂತಂದ. ಅಲ್ಲಾ ಮತ್ತೇ ಯಾವಾಗ ಬೇಗ ಹಬ್ಬಾ ಬರತ್ತ ಅನ್ಕೋಂತೆವಿ. ಹೌದ್ ಹೌದ್ ಹೌದ್ . ಮಕ್ಕಳನೆಲ್ಲಾ ಕರಕೊಂಡ.

ಹಾ ಹಾ ಬರ್ರಿ ಎಲ್ಲಾರು ಬರ್ರಿ .

ಏನರ ತರಬೇಕ್ ಚಿಕ್ಕಮ್ಮ ಹಬ್ಬಕ್ಕೆ . ಏನು ಏನೇನು ಬೇಡಾ ಬರ್ರಿ ನೀವ್ ಹಾ.

ಕೇಳ್ದೆ ಅಂತ ಹೇಳ್ರಿ .

ಆಯ್ತ್ ಚಿಕ್ಕಮ್ಮ ಬೇಗ ಬತೇ೯ವ್ರೀ, ಎಲ್ಲಾಗು೯ ಬಾ ಅನ್ರೀ. ಹಾ ಆಯ್ತು ಚಿಕ್ಕಮ್ಮ ಸರಿ ಚಿಕ್ಕಮ್ಮ.

ಹಾ ನಾನ್ ಚೆನ್ನಾಗಿದ್ದೇನ್, ನೀನ್ ಹೇಗಿದ್ಯಾ ಅಕ್ಕ? ಹಾ ನಾನ್ ಸೌಖ್ಯ, ಚೆನ್ನಾಗಿದ್ದೇನೆ. ಆಯ್ತಾ tiffin ಎಲ್ಲ ಆಯ್ತಾ? ಹಾ tiffin ಆಯ್ತಕ್ಕ, ಈಗ college ಇಂದ ಬಂದಿದ್ದು ಕಾಫಿ.

Mobile ನೋಡುವಾಗ ನಿನ್ನ್ call ಬಂದಿತ್ತು. ಹೌದ, ಅದು ಎನ್ಸಿದ್ಯಾ ಅಂತ ಅಕ್ಕನನ್ನು. ಹಾ ಹೌದು ನನ್ನ್ ಮುದ್ದು ಅಕ್ಕ ಅಲ್ಲಾ . ಹಾಗೆ. ಹಾ . ಇವಾಗೇನು ರಕ್ಷಾಬಂಧನಕ್ಕೆ special ?

ರಕ್ಷಾಬಂಧನವಾ? ಹೋ~ ರಕ್ಷಾಬಂಧನ .

ನಂಗೆ ನೆನಪೇ ಇಲ್ಲ ಇದು college ದು work pressure ರಕ್ಷಾಬಂಧನ ಏನು ಕೂಡ ನೆನಪಿರ್ಲಿಲ್ಲ. ಹೋ . ಹೌದ ನಾನ್ ಕೂಡ ಸಮ್ಮನೆ ಹಾಗಾದ್ರೆ phone ಮಾಡಿದ್ದು.

ಬರ್ಬೇಕೂ . ರಕ್ಷಾಬಂಧನಕ್ಕೆ. ಒಂದು ದಿವಸದ ಮಟ್ಟಿಗಾದ್ರೂ ಬರ್ಬೇಕು. ಏನು ಒಂದ್ದಿವ್ಸಕ್ಕಾ?

ಏನ್ ಅಕ್ಕ ಒಂದ್ದಿವ್ಸಕ್ಕೆ, ಪ್ರತೀಸಲ ಹೀಗೇನೆ ಆಯ್ತು. ಒಂದಿವ್ಸಂತೆ, ಒಂದಿವ್ಸಂತೆ. ಎಂತ ಮಾಡುದು duty ಅಲ್ಲಾ busy , ಏನು ಮಾಡ್ಲಿಕ್ಕಾಗುದಿಲ್ಲಾ.

ಆದ್ರೂ ಏನ್ ಅಕ್ಕಾ ಒಂದ್ ಒಂದು ವಾರ ಬಂದ್ ಕೂತ್ಕೊಳ್ಬೋದಲ್ಲ ಅಕ್ಕ. ಅ ಈವಾಗ ಒಂದು ದಿವಸಕ್ಕೆ ಬಂದು ನಾವು ರಕ್ಷಾಬಂಧನ grand ಗಿ celebrate ಮಾಡುವ.

ಆ ಹೊರಗೆಲ್ಲ ಹೋಗಿ ಸುತ್ತಾಡ್ಕೊಂಡು, ಬೆಳಿಗ್ಗಿನಿಂದ ಸಂಜೆವರೆಗೆ.

ಹೌದು ಮತ್ತೇ? ನೀನ್ ಕೊಡದಿದ್ರೆ ನಾನೆಂತ ಮಾಡದು ಮತ್ತೆ? ನಾನ್ ಕೆಲ್ಸಕೋಗ್ತೀನಾ ಅಕ್ಕಾ ಹೋಗುದು ಕಾಲೇಜು, ನಂಗೆ ಹೆಂಗೆ ಹಣ ಬರ್ತದೆ? ಅದಕ್ಕೇ ಹೇಳಿದ್ದು ರಕ್ಷಾಬನದ ಆ ರಕ್ಷಾಬಂಧನದ್ದು special ಎಲ್ಲಾ ನಂದೇ, ಈ ಸಲ. ಹ, thank you ಅಕ್ಕ, thank you so much. Okay . ರಕ್ಷಾಬಂಧನ ಕಟ್ಟಿದಕ್ಕೆ gift ನಿಂದು.

ಕೊಡ್ವ ಅಕ್ಕ ನಾನ್ ತಮಾಷೆ ಮಾಡಿದ್ದು. ನಿಮ್ಗೆ ಒಂದ್ gift ಕೊಡ್ವ, ಏನೂ ಆಗ್ತದೆ. ಅದೆ ರಕ್ಷಾಬ~ ರಕ್ಷಾಬಂಧನದ gift ಬೇಕು. Okay ಖಂಡಿತ ಕೊಡ್ವ ನಿಮ್ಗೆ. ಹಾ okay , ಅದರದ್ದು treat ಎಲ್ಲಾ ನಾನ್ ಕೊಡ್ತೇನೆ. Okay ಅಕ್ಕ. So ಈ ಸಲ ಎಲ್ಲಾ ಪೂಜೆ ಎಲ್ಲಾ ಮಾಡಿ, so ಸು sweet ಎಲ್ಲ ತಿನ್ಸಿ ರಕ್ಷಾಬಂಧನ ಕಟ್ಕೊಳ್ಳುದೇ. ಹಾ ಮತ್ತೆ ಬೆಳಿಗ್ಗೆ ಬೇಗ್ ಎಬ್ಬಿಸ್ಲಿಕ್ಕಿರ್ತದೆ ನಿನ್ನನ್ನು. ಹ ಏನ್ ಅಕ್ಕ? ಬೆಳಿಗ್ಗೆ ಎಬ್ಬಸಿ, . ಹೌದು ವರ್ಷಕ್ಕೆ ಒಮ್ಮೆ ಬರುದಲ್ವಾ ಎಂತದು ಮಲಗುದು. ರಕ್ಷಾಬಂಧನದ್ ದಿವಸ ಬೇಗ ಎದ್ದು ಸ್ನಾನ ಮಾಡಿ ready ಆಗಿ ಕೂತ್ಕೋಬೇಕು ನೀನು.

ಆ. ಆಮೇಲೆ ನಾವು, ಆ ಆಮೇಲೆ ನಾವು ಪೂಜೆ ಮಾಡಿ ಈಗ ರಕ್ಷಾಬಂಧನ ಕಟ್ಟುದೇ.

ಆ ದಿವಸ full enjoy ಮತ್ತೆ.

ಹಾ night, night ಹೊರಡುದು. ಹೌದ್ ಆದ್ರು ಕೂಡ. ಆದ್ರು ಕೂಡ ಹೋರಡ್ತೀಯಲ್ಲ? ಆದ್ರು. ಎಂತದ ನಂಗೆ, job ಗೆ ಹೋಗ್ಬೇಕಲ್ವಾ ಮರುದಿವಸ? ಕೆಲಸಕ್ಕೆ ಹೋಗ್ಬೇಕು, ರಜೆ ಇಲ್ಲ ನಂಗೆ. ನಾನು ರಕ್ಷಾಬಂಧನಕ್ಕಾಗಿಯೇ ಬರುದು ಒಂದ್ದಿವ್ಸದ್‌ ಮಟ್ಟಿಗೆ.

ಪರವಾಗಿಲ್ಲ next time ಯಾವತ್ತಾದ್ರೂ ಒಂದ್ ವಾರದ ಮಟ್ಟಿಗೆ ರಜೆ ಮಾಡ್ಕೊಂಡ್ ಬಾ. ಆಯ್ತು. ಏನ್ gift ತರ್ತ್ಯ ನಂಗೆ ರಕ್ಷಾಬಂಧನಕ್ಕೆ? ನಿಂಗ್ ಒಂದು diamond set ಕೊಡ್ವ . . ಮತ್ತೇ ಹೇಳ್ತಿ ನಾನ್ ಕೆಲಸಕ್ಕೆ ಹೋಗುದಿಲ್ಲ ಏನ್ gift ಕೊಡುದು ಅಂತ. ಈವಾಗ diamond necklace ಅಂತೇ. ನಾನ್ ಏನ್ ನಾನ್ ಏನೂ plan ಮಾಡ್ಲಿಲ್ಲ ನನಗೆ ಗೊತ್ತೇ ಇರ್ಲಿಲ್ಲ ರಕ್ಷಾಬಂಧನ್ ಯಾವಾಗಂತ. ಇದು next ಮ, next week internals ಅಲ್ಲಾ, ಅದ್ರದ್ದು ನಾನು preparation ಲ್ಲಿ ಇದ್ದೆ. so ಗೊತ್ತೇ ಇಲ್ಲ ನಂಗೆ. ಇನ್ನು ನಾನ್ ಏನಾದ್ರು ತಯಾರಿ ಮಾಡ್ಕೊಳ್ಬೇಕು. ಹಾ ಈವಾಗ call ಮಾಡಿದೆ ಅಲ್ವ ನಾನು ರಕ್ಷಾಬಂಧನಕ್ಕೆ ಬರ್ತೇನಂತ,

ಇನ್ನು ನೀನು ಯೋಚನೆ ಮಾಡು ಏನ್ ಕೊಡುದು gift , ಏನ್ ಕೊಡುದು ಅಕ್ಕನಿಗೆ ಅಂತ, ಏನ್ ಆದ್ರು ಪರವಾಗಿಲ್ಲ okay .

Okay, okay. ತಮ್ಮ ಕೊಡ್ಲೇ ಬೇಕಲ್ವಾ gift ಆಗಿ? ಹೌದ್, ಹೌದೌದು. surprise ಏನನ್ನಾದ್ರು ಕೊಡ್ತಿನ್ ನಾನು.

ಹಾ okay ಕೊಡ್ತೀಯಲ್ಲಾ?

ಸರಿ ಸರಿ . okay ಹಾಗಾದ್ರೆ. ಸೌಖ್ಯಾಲಾ ಎಲ್ಲರೂ?

ಹ okay, okay take care.

ನಾನ ಈಗ ಉತ್ತರ ಕರ್ನಾಟಕದ ಮದುವೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಶಾಸ್ತ್ರಾ ನಾವ ಹೇಗ ಮಾಡ್ತೀವಿ ಶಾಸ್ತ್ರ ಮಾಡುದನ್ನ ಹೇಗ ಅಂದ್ರೆ ಗಂಡಿನ ಕಡೆದವರು ಮೊದಲು ಹ್ಮ್ ಎದುರುಗೊಂಬುದು ಅಂತೇಳಿ ಹೆಣ್ಣಿನ ಹೆಣ್ಣಿನ ಎದುರ್ಗೊಳ್ಳತಿವಿ. ಅಂದ್ರ ಅದು ಕನ್ಯಾ ಕಡೆಯಿಂದ ನಾವ ಎದುರುಗೊಳ್ಳತಿವಿ ಎಲ್ಲರಿಗಿ ಉಡಿ ತುಂಬಿ ಐದ ಮಂದಿ ಮುತ್ತೈದೆರೆಗೆ ಉಡಿ ತುಂಬಿ ಅವ್ರ್ನ ವರಾ ನಾವ ಬರಮಾಡ್ಕೊಂಡು ವರನ್ನ ಒಳಗ ಕನ್ಯಾನ ಒಳಗ ಕರಕೊಂಡು ವರಾ. ಮತ್ತು ಕನ್ಯಾ ಎರಡುನೂ ಬರಮಾಡ್ಕೊಂಡು ಒಳಗ ಕುಂದ್ರಿಸಿ ಇಬ್ಬರಿಗಿ ಅರಶಿಣ ಹಚ್ಚಿ ಆರತಿ ಮಾಡಿ ಕುಂದ್ರಿಸಿ ಆರತಿ ಮಾಡ್ತಿವಿ ಆವತ್ತಿಂದ ರಾತ್ರಿ ಮುಗದಮ್ಯಾಲೆ, ನಾವ ಮತ್ತ ನಾವು ಕೋರುಟಾ ಅಂತೇಳಿ ಬೇರೆದವರ ಮನಿಗೆ ಕೋರುಟಕ್ಕ. ಇಬ್ರನ್ನಾ ಕನ್ಯಾ ಮತ್ತು ಅಹ್ ವರನ್ನಾ ಇಬ್ರುನು ಕೂಡಿ ಕೋರುಟಕ್ಕ ಏನ ನಮ್ಮ ಸಂಬಂಧಿಕರ ಮನಿಗೆ ಕರಕೊಂಡ ಹೋಗಿ, ಕೋರುಟ ಅಂತ ಮಾಡಿ ಅವ್ರನ್ನ ಮತ್ತ ವಾಪಸ ಮನಿಗ ಕರಕೊಬಂದು. ರಾತ್ರಿ ಸುರ್ಗಿ ಮಾಡ್ತೇವಿ. ಸುರ್ಗಿ ಅಂದ್ರ ನಾಲ್ಕ ಚರಗಿ ಇಟ್ಟು ಅದಕ್ಕೆಲ್ಲಾ ದಾರ ಸುತ್ತಿ ಸುರ್ಗಿ ಮಾಡಿ ಗಂಡು ಹೆಣ್ಣನ್ನ ಸುರ್ಗಿ ಮಾಡ್ತೇವಿ ಮಾಡಿದ್ಮೇಲೆ ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆದ್ದ ತಕ್ಷಣ. ಸುರ್ಗಿದು ಮತ್ತೊಂದ ಸಲಾ ಹೊರಗಡೆ ಮನಿ ಮುಂಬ ಮನೀ ಬಾಗಲದಾಗ ಎಲ್ಲಾರು ಐದ ಮಂದಿ ಮುತ್ತೈದ್ಯಾರು ಉಡಿ ತುಂಬಕೊಂಡು ಐದ ಮಂದಿ ಮುತ್ತೈದೆಯರು ಅವ್ರಿಗ ಅರಶಣಾ ಹಚ್ಚಿ ಆಮೇಲೆ ಎಲ್ಲರು ಹೆಣ್ಣಮಕ್ಕಳ ಎಲ್ಲಾರು ಕೂಡಿ ಉಡಿ ತುಂಬ್ಕೊಂಡು. ಅವ್ರಿಗೆ ಆ ಗಂಡು ಹೆಣ್ಣಿಗೆ ಅರಶಿಣ ಹಚ್ತೇವಿ ಅರಶಣದ ಸಹಾಯ ಶಾಸ್ತ್ರಾ ಮುಗದ ಮ್ಯಾಲೆ ಹೊರಗ ಕರ್ಕೊಂಬಂದ ಮತ್ತ ಹೊಳ್ಳಿ ಮತ್ತೊಮ್ಮೆ ಪುನ್ಹ ಸುರ್ಗಿ ಮಾಡ್ತೇವಿ ಸುರ್ಗಿ ಮಾಡಿದ್ಮ್ಯಾಲೆ ಅವ್ರಿಗೆ ಕಂಕಣ ಕಟ್ಟಿ. ಅವ್ರಗೆ ಬಾಸಿಂಗ ಅಕಿಗೆ ದಂಡಿ ಹಾಕ್ತೆವಿ ಮಧುಮಗಳಿಗೆ ದಂಡಿ ಹಾಕ್ತೆವಿ, ಮಧುಮಗನಿಗೆ ಬಾಸಿಂಗ ಕಟ್ಟತೇವಿ. ಮಧುಮಗನ ಹಿಂದ ಮಧುಮಗನ ಅಕ್ಕಾ ತಂಗಿ ಕುಂತಿರ್ತಾರೆ ಮತ್ತೆ. ಹ್ಮ್ ಬಾಜು ಮಧುಮಗಳ ಜೊತಿ ಅವಳ ತಂಗಿ ಅಥವಾ ಅಕ್ಕಾ ಕುಂದರತಾಳ ಆ ಅವ್ರಿಬ್ರು ಅವ್ರಗೆ ನಾವು ಅರಭಿ ಕೊಡ್ತೇವಿ ಅವರೀಗ ಸಿರೀ ಅವ ಗಂಡ ಮಕ್ಕಳ ಕುಂತಿರೆ. Pant shirt ಹಿಂತಾದ ಕೊಟ್ಟು ಅವ್ರಿಗೆ ಗಂಡ ಹೆಣ್ಣಿಗೆ ಕಂಕಣಾ ಕಟ್ಟಬೇಕು ಹೆಣ್ಣು ಗಂಡಿಗೆ ಕಂಕಣಾ ಕಟ್ಟಬೇಕು ಕಟ್ಟಿದ ಅದ್ಮ್ಯಾಲ ಅವ್ರ ಇಬ್ರುನ್ನ ಕೈ ಹಿಡ್ಕೊಂಡ ಆರತಿ ಮಾಡಿ ಒಳಗ ಕರ್ಕೊಂತೇವಿ ಒಳಗ ಕರಕೊಂಡು. ಈಗ ಐದು ಕಳಸಾ ಐದ ಕಳಸಾ ಅಂದ್ರ ಆರತಿ ಕಳಸಾ ಐದ ಕಳಸಾ ಇಟ್ಟು ಎಲ್ಲಾ ಕಳಸಾನ್ನ್ ಇದು ಮಾಡಿ ಹೊಂದಿಸಿ ಅವಕ್ಕೆಲ್ಲಾ ಐದ ಕಳಸಾಕ್ಕ ದಾರ ಸುತ್ತಿ ಅಲ್ಲಿಯೊಬ್ಬರ ಸ್ವಾಮಿಯರ ಕುಂತಿರ್ತಾರ. ಸ್ವಾಮಿಯಾರಂದ್ರ ಶಾಸ್ತ್ರೀಗಳು ಅವ್ರ ಕುಂತಿರ್ತಾರ ಅವ್ರೆಲ್ಲಾ ಕುಂತು ಶಾಸ್ತ್ರಾ ಮಾಡ್ತಾರ ಈಗ ಕನ್ಯಾದಾನ ಮಾಡುದು ಹ್ಮ್ ಮತ್ತೆ ಸಪ್ತಪದಿ ತುಳುಸುದು ತಾಳಿ ಕಟ್ಟುದು. ಮತ್ತ ಉಂಗರಾ ಉಂಗರಾ ಆರಸುದು ಗಂಡು ಹೆಣ್ಣಿನ ಕಡೆ ಉಂಗರಾ ಆರಸ್ತಾರ ಅದ ಹೆಣ್ಣಿಗ ಸಿಗತ್ತಂದ್ರ ಹೆಣ್ಣಿನ ಕಡಿಂದ ಅಹ್ ಕೆಲವೊಂದ ಭಾಷೆಗಳನ್ನ ಅಂದ್ರ ನೀನು ಚೊಲೋತಂಗ ನಡ್ಕೊಂಡ ಹೋಗ್ಬೇಕು. ನೀನು ಗಂಡನ ಮನಿಯೊಳಗ ಎಲ್ಲಾ ಹಿಂತಾ ಅಕ್ಕ ತಂಗಿಯಂದ್ರ ಜೊತಿ ಚೊಲೊ ಇದು ಮಾಡಬೇಕು, ಮತ್ತ ನಾದನಿಯರ ಜೊತಿ ಎಲ್ಲ ಸಹಕರಿಸಿಕೊಂಡ ಹೋಗ್ಬೇಕು ಅತ್ತಿ ಮಾವನ ಚೊಲೊ ನೋಡ್ಕೊಬೇಕ. ಹಿಂಗ ಸ್ವಾಮಿಯರ ಹುಡುಗೀಗ ಹೇಳ್ತಾರ ಮತ್ತ ಆಮ್ಯಾಲ ಹುಡುಗನಗ ಹುಡುಗನ ಕೈಯಾಗ ಸಿಗುಹಂಗ ಉಂಗರಾ ಹುಡುಗನ ಕೈಯಾಗ ಸಿಗುಹಂಗ ಮಾಡ್ತಾರ ಅದ ಸಿಕ್ಕ ಮ್ಯಾಲ ಹುಡುಗ ಹುಡುಗೀ ಕಡೆಯಿಂದ ಹುಡುಗ ಕಡೆಯಿಂದ ಹೇಳಸ್ತಾರ ನಾನ ಹುಡುಗಿನ ಒಳ್ಳೆ ರೀತಿಯಿಂದ. ನೊಡ್ಕೊಂತೇನಿ ನಾನ ಕ~ ಕನ್ಯಾ ಇದ ಬಾಳ ಒಳ್ಳೆ ರೀತಿಯಿಂದ ನೊಡ್ಕೊಂತೇನಿ. ನಮ್ಮ ಮನ್ಯಾಗ ನಮ್ಮ ತಂದಿ ತಾಯಿ ಕಡಿಯಿಂದ ಎಲ್ಲಾ ಸಹಕರಿಸಿಕೊಳ್ಳಂಗ ಮಾಡ್ತೇನಿ. ಹಿಂಗೆಲ್ಲಾ ಈ ರೀತಿಯಲ್ಲಾ ಅವ್ರು. ಹೇಳಕೊಂಡು ಇದ ಮಾಡಿದ್ಮ್ಯಾಲ ತಾಳಿ ಶಾಸ್ತ್ರಾ ಮಾಡಿಸ್ತಾರ ತಾಳಿ ಶಾಸ್ತ್ರಾ ಸ್ವಾಮಿಯರ ಕಡಿಂದನ ಸ್ವಾಮಿಯರ ಮಂತ್ರ ಹೇಳಿದ್ಮ್ಯಾಲೆ ಗಂಡಿನ ಕಡೆಯಿಂದ ತಾಳಿ ಶಾಸ್ತ್ರಾ ಮಾಡಿಸ್ತಾರ ಹಿಂದ ನಾವೆಲ್ಲಾ ಮುತ್ತೈದ್ಯಾರ ಐದ ಮಂದಿ ಉಡಿ ತುಂಬ್ಕೊಂಡು. ಕುಂತವರು ತಾಳಿನ ಹೆಂಗ ಇದು ಮಾಡಬೇಕು ಅಂತ ಗಂಡಿಗೆ ಹೇಳ್ತೀವಿ ಗಂಡು ಅಹ್ ಕೊಳ್ಳಿಗ ತಾಳಿ ಮುಟ್ಟಿಸಿ ಮೂರ ಗಂಟನ್ನ ಹಾಕ್ತಾನ, ಮೂರ ಗಂಟನ್ನ ಹಾಕಿದ ಮೇಲೆ. ಇವ್ರು ಸ್ವಾಮಿಯರು ತಮ್ಮ ಮಂತ್ರದ ಪ್ರಕಾರ ಎಲ್ಲಾರಿಗಿ ಅಕ್ಕಿಕಾಳನ್ನ ಹಾಕ್ತಾರ ಅಕ್ಕಿಕಾಳ ಹಾಕಿದ್ಮ್ಯಾಲ, ಹುಡುಗಿಗೆ ಕನ್ಯಾಕ ಮತ್ತ ಅವ್ರ ಕರ್ಕೊಂಡ ಹೋಗಿ ಎಲ್ಲಾ dress ಗೀಸ್ಸ ಎಲ್ಲಾ ಮಾಡ್ಕೊಂಡು. ಮತ್ತ ಹುಡುಗನಗ dress ಮಾಡ್ಕೊಂಡು ಮತ್ತ ಕಲ್ಯಾಣ ಮಂಟಪಕ್ಕ ಕರಕೊಂಬರತಾರ ಅಲ್ಲಿ ಎಲ್ಲಾ ಮಂತ್ರ ಹೇಳಿ ನಾವ ಎಲ್ಲಾರು ಹೊರಗಿನ ಮಂದಿ ಎಲ್ಲರು ಅಲ್ಲಿ ಬರ್ತಾರ ಕಲ್ಯಾಣ ಮಂಟಪದ hall ಗ್ ಬರ್ತಾರ ಛತ್ರಕ್ಕ. ಬರ್ತಾರ ಬಂದ ಮ್ಯಾಲ ಎಲ್ಲಾರು ಅಲ್ಲಿ ಅಹ ಸ್ವಾಮಿ ಮಂತ್ರ ಹೇಳ್ತಾರ್ ಸ್ವಾಮಿ ಮಂತ್ರ ಹೇಳಿದ ಮ್ಯಾಲೆ ಅಲ್ಲಿ ದೊಡ್ಡದ ಎಲ್ಲರೂ ಅಕ್ಕಿಕಾಳ ಮಾಡಿ ಅಕ್ಕಿಕಾಳ ಅದ್ಮ್ಯಾಲೆ ಶಾಸ್ತ್ರಾ ಅಂದ್ರ ತವರು ಮನೀಯವರು ತವರು ಮನಿಯವರು. ಅಹ ತಂದಿ ತಾಯಿ ಹೆಣ್ಣ ಹೆಣ್ಣಕೊಡ ತಂದಿ ತಾಯಿ ಕೂಡ್ಕೊಂಡ ಆ ಗಂಡಿಗ ಏನೈತಲ್ಲಾ ಅವಂದ ಪಾದ ಪೂಜೆ ಪಾದ ತೊಳೀತಾರ ಮೊದ್ಲ ಹೆಣ್ಣಿನ ತಾಯಿ ಹೆಣ್ಣಿನ ತಾಯಿ ಅಳಿಯಂದು ಪಾದ ಪೂಜಾ ಮಾಡ್ತಾಳ.

ಈಗ ಕೆಲ್ಸಯೆಲ್ಲಾ ಆಗಿ ಕೂತ್ಕೊಂಡದ್ದು ನೀವು ಏನ್ ಮಾಡ್ತಿದೀರಾ?

ಹೌದಾ ಏನ್ ಓದೋದು ಯಾವುದು ಓದ್ತಾ ಇರೋದು storybook ಅ.

ಇಲ್ಲ ಇನ್ನು ಆಗ್ಬೇಕು ಈಗ ಆಗ್ತದೆ ಎಲ್ಲ ready ಆಗಿದೆ ಇನಾಗ್ಬೇಕು.